ಇದರ ಒಳಗಡೆ ಸಾಕಷ್ಟು ಟೈಯರ್ ಗಳಿವೆ ಮತ್ತು ಇದು ಓಪನಿಂಗ್ ಸೆರೆಮನಿ ಯಾಗಿದೆ.

ಒಂದು ನದಿನೇ ಅಂತನೆ ಹೇಳ್ಬಹುದು ಸುತ್ತಮುತ್ತ ಗುಡ್ಡಗಳಿವೆ.

ಉ ಕಲ್ಲುಗಳಿವೆ ಮತ್ತು ನೀಲಿ ಕಲರ್ ಬೋರ್ಡ್ ಕೂಡ ಹಾಕಿದ್ದಾರೆ.

ಇದು ಮದುವೆ ಸ್ಟೇಜ್ ಅಂತನೇ ಹೇಳ್ಬೋದು ಈ ಮದುವೆ ಸ್ಟೇಜ್ನ ಒಳಗಡೆ ಬಲೂನೀನಿಂದ ರೌಂಡ್ ಶೇಪಾಗಿ ಡೆಕೋರೇಷನ್ ಮಾಡಿದ್ದಾರೆ.

ಮತ್ತು ಗ್ರಾನೆಟ್ ಕಲ್ಲಿಂದ ಈ ರೂಮ್ ಇನ ಒಳಗಡೆ ಸ್ಥಾಪನೆ ಮಾಡಲಾಗಿದೆ ಮತ್ತು ಒಂದು ಕಿಟಕಿ ಕೂಡ ಕಾಣ್ತಾ ಇದೆ ಈ ರೂಮ್ ಇನ ಒಳಗಡೆ.

ಇದು ಒಂದು ಬಿಲ್ಡಿಂಗ್ ಮೇಲೆ ಸೋಲಾರ್ ರೆಡಿ ಮಾಡುತ್ತಿದ್ದಾರೆ.

ಸಿಂಟೆಕ್ಸ್ ಗಳಿವೆ ಮತ್ತು ಒಬ್ಬ ಮನ್ಷ್ಯ ಇದಾನೆ.

ಇನ್ನೊಬ್ಬ ಮನ್ಶಾ ಚಾಕೋಲೆ ವು ಪೂ ಕಾಕಿ ಕಲರ್ ಡ್ರೆಸ್ ಅಕೊಂಡು ನಿಂತ್ಕೊಂಡಿದಾನೆ ವಾಚ್ಮನ್ ತರ.

ಈ ಚಿತ್ರದಲ್ಲಿ ನೋಡೋದ್ ಏನಪ್ಪಾ ಅಂದ್ರೆ ಹ ಹನ್ನೆರಡು--

ಮತ್ತು ಅದರ ಪಕ್ಕದಲ್ಲಿ ಹಗ್ಗಗಳು ಕಾಣ್ತಾ ಇದೆ ಹಗ್ಗ ಪಕ್ಕದಲ್ಲಿ--

ಇದು ಒಂದು ದೊಡ್ಡ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು ಈ ಬಿಲ್ಡಿಂಗ್ ಗೆ ದೊಡ್ಡ ಗೇಟ್ ಇದೆ.

ಮತ್ತು ಅದರ ಮೇಲೆ ಗಾಜಿನ ಬಾಟಲಿ ಪಕ್ ಎರಡು ಪಕ್ಕದಲ್ಲಿ ಒನಡಕೊಂದು ಮತ್ತು ಅದರ ಪಕ್ಕದಲ್ಲಿ ಎರಡಿವೆ.

ಅವನು ಕಣ್ಣಿಗೆ ಚಶ್ಮವನ್ನು ಹಾಕಿದ್ದಾನೆ ಸುತ್ತರದ--

ಇದು ಒಂದು ಮದುವೆ ಸ್ಟೇಜ್ ಅಂತಾನೆ ಹೇಳ್ಬಹುದು ಈ ಸ್ಟೇಜ್ ಇನ ಒಳಗಡೆ--